ತರತರದ ಪುಸ್ತಕಗಳನ್ನು ಇಲ್ಲಿ ಕಂಡು ಬರ್ತಿದ್ದಾವೆ.

ಮತ್ತು ಇಲ್ಲಿ ತರತರಹದ ಫೇಶಸ್ ಫೇಸ್ ವಾಶ್ ಗಳನ್ನು ಕಂಡು ಬರ್ತಾ ಇದ್ದಾವೆ ಎಣ್ಣಿಗಳನ್ನು ಕಂಡು ಬರ್ತಾ ಇದ್ದಾವೆ.

ಮತ್ತು ಡೈಪರ್ ಕೂಡ ಕಂಡು ಬರ್ತಾ ಇದ್ದಾವೆ.

ಹಲ್ಲು ಉಜ್ಜುವ ಟೂತ್ ಪೇಸ್ಟ್ ಗಳು ಕಂಡು ಬರ್ತೀದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಆಟ ಆಡುವ ಮೈದಾನವನ್ನು ಕಾಣ್ತಾ ಇದೆ.

ಇದರ ಒಳಗೆ ಸಾಕಷ್ಟು ಜನರು ಇಲ್ಲಿ ಆಟವನ್ನು ಆಡುತ್ತಿದ್ದಾರೆ.

ಸುತ್ತಮುತ್ತ ಹಚ್ಚ ಹಸಿರದ ಗಿಡಗಳನ್ನು ಕಂಡು ಬರ್ತೀದ್ದಾವೆ.

ಟೇಬಲ್ ಕೂಡ ಇದೆ ಕಪ್ಪು ಬಣ್ಣದ ಕುರ್ಚಿ ಇಲ್ಲಿ ಇಕ್ಕಿದ್ದಾರೆ.

ಅದರ ಮೇಲುಗಡೆ ತರ ತರದ ಡಿಸೈನ್ ಮಾಡಿದ್ದಾರೆ.

ಕ್ರಿಯೇಟಿವ್ ಡ್ಯಾನ್ಸ್ ಸ್ಟುಡಿಯೋ ಎಂದು ಬರ್ದಿಂದು ಕಾಣ್ತಾ ಇದೆ.

ಬೆಟ್ಟದ ಮೇಲೆ ಒಂದು ಕೆಂಪು ಬಣ್ಣದ--

ಮತ್ತು ಮು ನಾಕು ಜನರು ಅಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾರೆ.

ಒಂದು ಬಿಳಿ ಬಣ್ಣದ ಟೇಬಲ್ ಕೂಡ ಕಂಡು ಬರ್ತಾ ಇದೆ.

ಒಂದು ಕುರ್ಜಿ ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಹೂವಿನ ತೋಟವನು ಕಾಣುತ್ತಾ ಇದೆ.

ಕಸ್ಟೊಬ್ ನ್ಯೂ ಡಬ್ಬಗಳಲ್ಲಿ ಔಷಧಿಗಳನ್ನು ಇಲ್ಲಿ ಇಕ್ಕಿದ್ದಾರೆ.

ತರ ತರಹದ ಫೇಸ್ ವಾಶ್ ಗಳನ್ನು ಕಂಡು ಬರ್ತಾ ಇದ್ದಾವೆ.

ಇಬ್ಬರು ಮನುಷ್ಯರು ಇದ್ದಾರೆ ಒಂದು ಗಾಡಿ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಒಂದು ಕಿರಣಿ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಜ್ಯೂಸ್ ಗಳು ಮತ್ತು ಕುರ್ಕುರೆಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಎರಡು ಟ್ಯೂಬ್ ಲೈಟ್ ಬಲ್ಬ್ ಗಳನ್ನು ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣದ ಇಲ್ಲಿ ಒಂದು ಕಟ್ಟಡವನ್ನು ಕಾಣುತ್ತ ಇದೆ.

ಹಿಂದುಗಡೆ ಪಾರ್ದೆಗಳು ಕೂಡ ಕಂಡು ಬರ್ತಿದ್ದಾವೆ.

ಹೆಣ್ಣು ಮಕ್ಕಳು ಆಟ ಆಡುವ ಜಾರುಬಂಡಿಗಳು ಕೂಡ ಇಲ್ಲಿದ್ದಾವೆ.

ಕೆಂಪು ಬಣ್ಣದ ಬಕೆಟ್ ಗಳು ಕಾಣುತ್ತ ಇದ್ದಾವೆ ಪೆಟ್ರೊಲ್ ಹಾಕುವ ಮಷಿನ್ ಗಳು ಇಲ್ಲಿ ಇದ್ದಾವೆ.

ಕುರ್ಕುರೆ ಪ್ಯಾಕಿಟ್ ಗಳು ಮತ್ತು ಸ್ಯಾಂಪು ಗಳು --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

ಕಬ್ಬಿಣದ ಸಣ್ಣ ಸಣ್ಣ ಮೊಳೆಗಳನ್ನ ಕಾಣುತ್ತಯಿದ್ದಾವೆ.

ತಿ ಹೌಸ್ ಅಂತು ಬೋರ್ಡ್ ಬರೆದಿಂದ್ದು ಕಾಣ್ತಾ ಇದೆ.

ಮತ್ತಿಲ್ಲಿ ಹೊರಗಡೆ ಒಂದು ಚಾಕ್ಲೇಟ್ ಬಣ್ಣದ ಕಾರು ನಿಂತುಕೊಂಡಿದೆ.

ಒಬ್ಬ ಮನುಷ್ಯ ಫೋನಿ ನಲ್ಲಿ ಮಾತಾಡ್ಕೂತ ಮುಂದ್ ಹೋಗುತ್ತಿದ್ದಾನೆ.

ಪ್ರಭಾ ಫ್ಯಾಷನ್ ಗಾರ್ಮೆಂಟ್ ಅಂತು ಬೋರ್ಡ್ ಬರ್ದಿಂದು ಕಾಣ್ತಾ ಇದೆ.

ಹಲವರ ಕೈಯಲ್ಲಿ ಬೈಬಲ್ ಕಾಣುತ್ತಾ ಇದೆ.

ಒಂದು ಗಾಡಿ ಕೂಡ ನಿಂತುಕೊಂಡಿದೆ ಕೆಲವು ಚಪ್ಪಲುಗಳು ಕಾಣ್ತಾ ಇದೆ.

ಮತ್ತು ಅದರ ಮುಂದುಗಡೆ ಒಬ್ಬ ಮನುಷ್ಯ--

ಸ್ವಿಚ್ ಬೋರ್ಡ್ ಕೂಡ ಕಂಡು ಬರ್ತಾ ಇದೆ.

ಧ್ವಜ ಹಾರಿಸುವ ಸ್ತಂಭ ಕೂಡ ಇಲ್ಲಿದೆ.

ಕಪ್ಪು ಬಣ್ಣದ ಗೇಟ್ ಕೂಡ ಕಂಡು ಬರ್ತಾ ಇದೆ.

ಅಚ್ಚ ಹಸಿರಾದ ಹುಲ್ಲನ್ನು ಕಾಣ್ತಾ ಇದೆ.